ಹೌದು ನಾನು ಹಿಂಗೇ ಬಾ ಅಂತ ಹೇಳ್ತು ಅದು ಕೂಡ ನಂಗೆ ಹಿಂಗೇ ಬಾ ಅಂತ ಹೇಳ್ತು.

ಹೌದು ಮತ್ತೆ ಬಾಳೆಹಣ್ಣು ಇತ್ತಲ್ಲಾ ಅದನ್ನ ಹೋಗಿ ಕೊಟ್ಟೆ ಅದ್ಕೆ ಚಂದ ತಿಂತು. ಹ್ಮ ಮತ್ತೆ ಮಂಗಾ ಇರ್ಲಿಲ್ವ?

ಮಂಗಾ ಆಕಡೆ ಈಕಡೆ ಓಡಾಡ್ತಾ ಇತ್ತು. ಮತ್ತೆ ಮಂಗ ಯಾವ್ ತರಾ ಇತ್ತು ಮರ್ರೆ? ಮಂಗಾ ಮಂಗಾ ನನ್ ತರಾನೇ same ಅದು ನನ್ನ ತರಾನೇ ಇತ್ತು ಆದ್ರೆ ನನ್ ತರಾ ಅಂತ ಪೂರ್ತಿ ಇಲ್ಲ ಮತ್ತೆ ನನ್ ತರ ಮುಖ, ಕಣ್ಣು , ಮೂಗು, ಬಾಯಿ ಎಲ್ಲ ನನ್ ತರಾನೇ.

ನಾನ್ ಹೆಂಗೆ ನಾನ್ ಬೈತಾ ಇದ್ರೆ ಅದು ಬೈತಾ ಇತ್ತು.

ಹಾಗಾದ್ರೆ ನೀವ್ ಹಿಂದಿನ ಜನ್ಮದಲ್ಲಿ ಏನಾದ್ರು friend ಆಗಿದ್ರ. ಅಲ್ಲಾ ಹೌದ್ ಆಗೇ ಆಗಿರ್ಬಹುದು ಹೌದು.

ಮತ್ತೆ ಮುಳ್ಳ ಹಂದಿ ಇತ್ತು ಆಕಡೆ ಇಂದ ಈಕಡೆಗೆ ಓಡಾಡ್ತಾ ಇತ್ತು.

ಮುಳ್ಳ ಅದು ಮುಳ್ಳ~ ಮುಳ್ಳನ್ನ ಹಂದಿ ಅಂತ ಹೇಳಿದ್ರೆ first ಮುಖ ಇರ್ತದೆ ಕಣ್ಣು ಇರ್ತದೆ.

ಮತ್ತೆ ಬಾಯಿ ದೇಹದ ಭಾಗ ಮತ್ತೆ ಮುಳ್ಳು ಮುಳ್ಳು.

ನಾನು ಅದ ಮುಟ್ಲಿಕ್ಕೆ ಹೋದದ್ದು just .

Duplicate ಆ original ಅಂತ ನೋಡ್ಲಿಕ್ಕೆ ಹೋದದ್ದು .

ಅದು ಪುಚ್ಕ್ ಅಂತ ತುಚ್ಚಿ ದ್ದಲ್ಲ ಈಗ ರಕ್ತ ಬರ್ತಾ ಉಂಟು.

ಒಹ್ ಆಗದ್ರೆ ತಾಗಿದೆ medicine ಏನಾದ್ರು ಮಾಡ್ಬೇಕಾಂತ ಅಂತಲಾ ಹೇಳುದ್ ಕೇಳ್ತೆ ನಾನು. ನಾನು ಸ್ವಲ್ಪ ಇದು ಬೆರಳನ್ನು cut ಮಾಡುವ ಅಂದಾಜಲ್ಲಿ ಇದ್ದೇನೆ ಸ್ವಲ್ಪ.

ಅದು ಕಚ್ಚಿದ್ ಅಲ್ಲಾ ಸ್ವಲ್ಪ ರಕ್ತ ಬರ್ತಾ ಇರ್ತದೆ ಹಾಗೆ cut ಮಾಡ್ಬೇಕಂತಿದ್ದೇನೆ. ಹೌದಾ ನಂಜ ಮತ್ತೆ cut ಮಾಡ್ಲಿಕ್ಕೆ ಎಲ್ಲ ಹೋಗ್ಬೇಡಿ. ಅಲಾ ಹೌದು ಮತ್ತೆ ಏನಾದ್ರು problem ಆದ್ರೆ ಅಲಾ.

ಹ್ಮ್‌ ಹೌದು ಮತ್ತೆ ಅಲ್ಲಿ ಇದು ಮಂಗ ಇತ್ತು ಮಂಗ ಆದ್ಮೇಲೆ ಇದು ಆನೆ ಇತ್ತು ಸೊಂಡಿಲು. ಸೊಂಡಿಲ ಎಂತ ಕುತ್ರ ಅದ್ರಲ್ಲಿ . ಅದ್ರ ಕುತ್ತೆ ಆದ್ರೆ ಆಗ್ಲಿಲ್ಲ.

ಹ್ಮ್‌. ಸೊಂಡಿಲು ಕೂತ್ತೆ ಆದ್ರೆ ಆಗ್ಲಿಲ್ಲ ಬಿದ್ಬಿಟ್ಟೆ ಅಲ್ಲೆ ಬಿದ್ಬಿಟ್ಟೆ ನಾಗಪ್ಪ ನಾಗಪ್ಪ ಇದ್ದ ನಾಗಪ್ಪ.

ಅದು ನಾ~ನಾನು ಎಂತ ಅನ್ಕೊಂಡಿದ್ ಗೊತ್ತಾ ಅಲ್ಲಿ ಹಾವೆಲ್ಲ ಇತ್ತಲಾ.

ನಾನು ಎಂತ ಅಂತ ಇದೆನೆಲ್ಲಾ ಹಗ್ಗ ಯಾಕೆ ಇಲ್ಲಿ ಕಟ್ಟಿ ಹಾಕಿದರೆ ಅಂತ ಅನ್ಕೊಂಡೆ.

ಅದೇನ್ ಹಗ್ಗ ಆಕಡೆ ಹೋಗ್ತದೆ ಅಂತ ತುಂಬಾ ಚನ್ನಗಿತ್ತಾ ಹಾವೆಲ್ಲ ಕಾಳಿಂಗ ಸರ್ಪ ಎಲ್ಲ ನೋಡ್ಲಿಕ್ಕೆ ಎಲ್ಲ.

ಅಂದ್ರೆ ಪಕ್ಷಿಗಳು ಸಾ ಆಕಡೆಯಿಂದ ಓಡಿದ್ದು ನೋಡ್ಲಿಕ್ಕೆ ಚನ್ನಾಗಿತ್ತು ತುಂಬಾ ಚನ್ನಾಗಿತ್ತು ಗೊತ್ತಾ. ಹ್ಮ ಹೌದಾ ಯಾವ colour ಕಪ್ಪದ್ದು ಇತ್ತಾ? ಆಹ್ ಕಪ್ಪು colour ಮತ್ತೆ ನೀಲಿ colour ದೆಲ್ಲಾ ಇತ್ತು.

ಒಹ್ ನಾನು ಇದು first time ಕೇಳಿದ್ದು ಹಾಗಾದ್ರೆ ಬರ್ಬೇಕು ಮರ್ರೆ. ನೋಡಿ ನೋಡಿ ಒಂದ್ ಸಲ zoo ಗೆ ಬನ್ನಿ ನೋಡಿ ಎಷ್ಟು ಚನ್ನಾಗಿದೆ ಗೊತ್ತುಂಟಾ ಹಾವೆಲ್ಲ. ಆಹ್ ಆಹ್ .

ಇಲ್ಲ ಮರ್ರೆ ನಾನು ಎಲ್ಲೂ ಹೋಗ್ಲಿಲ್ಲ ಆದ್ರೆ ಒಂದ್ ಸಲ Bangalore ಗೆ ಹೋದಾಗ ಹೋಗಿದ್ದೆ.

ನನಗೆ ನನ್ಗೆ ಅಲ್ಲಿ ಎಂತದು ಸಿಗ್ಲಿಲ್ಲಾಪ ಅಂದ್ರೆ ಅಹ್ ಯಾವ ಪ್ರಾಣಿನೂ ಸಿಗ್ಲಿಲ್ಲ ಕಾಲಿ ಹುಲಿಯನ್ನು ನೋಡಿದೆ.

ಮತ್ತೊಂದು ಚಿರ~ಚಿರತೆ ಇತ್ತು ಬೇರೆ ಎಂತದು ಇರ್ಲಿಲ್ಲ ಅಲ್ಲಿ . ಅದೆಂತ ಡಬ್ಬಾ zoo ಮರ್ರೆ ನಮ್ಮ ಕಡೆ ಎಂತ. ಅಲ್ಲ ಬರಿ ಬರಿ ಕಾಡು type ಅಂದ್ರೆ ನನಗು ಗೊತ್ತಿಲ್ಲ first time ಹೋಗಿದ್ Bangalore ಗೆ.

ಆ ಖಾಲಿ ಕಾಡು ಬಿಟ್ರೆ ಬೇರೆ ಏನು ಇಲ್ಲ ನಮ್ ಮನೆ ಹತ್ರ ಎಲ ಕಾಡು ಮನೆ ಹತ್ರನೇ ಉಂಟು ಹುಲಿ, ಚಿರತೆ ಉಂಟು ಅವೆಲ್ಲ ನೋಡ್ಲಿಕ್ಕೆ ಹೋಗೋದ.

ನಮ್ಮ ಕಡೆ ಬನ್ನಿ ನಮ್ಮ ಕಡೆ ಬನ್ನಿ ಎಷ್ಟು ಪ್ರಾಣಿಗಳು ಇದೆ ಎಲ್ಲ ವಿದೇಶದ ಎಲ್ಲ ಪ್ರಾಣಿಗಳು ನಮ್ಮ ಕಡೆ ಉಂಟು ನೋಡಿ ನೀವು ನೀವು ಅಧ್ಭುತ ಅಧ್ಭುತ ಎಲ್ಲಾ ನೋಡ್ತಿರಾ ಪ್ರಾಣಿ ಎಲ್ಲ.

College life ನಮ್ಗ್ ಒಂದ್ ಬಾಳ ಎಲ್ಲಾ ಚಲೋ ಚಲೋ ನೆನಪ್ ಕೊಟ್ಟಿರೊ life ಆಗಿರುತ್ತ. ನಿಮ್ಗೂ ಗೊತ್ತು college life ಅಂದ್ರ ನಾವ್ full golden life ಇರುತ್ತೆ ಪ್ರಾರಂಭ ಆಗತೈತಿ ನಮ್ದ. College . ಮೆಟ್ಲು ನಾವ್ ಯಾವಾಗ ಹತ್ತೇವಲ್ಲಾ ಅವಾಗ್ ನಮ್ಗ ಜೀವನದ ಪಾಠ ಅರ್ಥ ಆಕ್ಕೆತಿ ನಿಜವಾದ ಜೀವನದ ಪಾಠ ನಾವ್ ಯಾರ ಜೊತೆ ಹೆಂಗಿರ್ಬೆಕು. ಏನ್ ಮಾಡ್ಬೇಕು ನಾವ್ ಮುಂದ್ಲ ನಮ್ ಜೀವನದಲ್ಲಿ ಅಹ್ ಯಾವ type ನಾವ್ ಏನ್ ಕಲತ್ರ ನಮ್ಗ ಏನ್ benefit ನಮ್ಗ ಏನ್ ಉಪಯೋಗ ಆಕ್ಕೇತಿ. ಎಲ್ಲಾ ನಮ್ಗ ಗೊತ್ ಆಕ್ಕೇತಿ ಅಂದ್ರೆ ನಮ್ಗು college ನೊಳಗ ಅಹ್ ಎಲ್ಲಾ ನಮ್ಗ college ಅಲ್ಲಿ. Friends ಸಿಕ್ತಾರ್ಲಾ ಆ friends ನಿಮ್ಗೂ ಗೊತ್ತ ಅಲ್ಲಾ friends friends ಇವ್ರು friends just friends ಆಗಿರಲ್ಲ ಇಡೀ ಜೀವ್ನ ನಮ್ಗ. ಜೀವ್ನ ಪೂರ್ತಿ ನಮ್ಗ ಇವ್ರ ಚಲೋ ಇದ್ದಾಗ ನಾವ್. ನಮ್ದ ಚಲೋ ಇದ್ದಾಗ ಎನರಾ ಮುಂದ್ ನಾವ್ ಹೆಂಗರ ಇರ್ಲಿ ನಾವ್ ಚಲೋ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಇದ್ದಾಗ್ ನಮ್ಗ. ಆ friends ನಮ್ಗ ಮೊದ್ಲು ನೆನಪ್ ಆಗ್ತಾರ friends ಉ best friends ಆಗ್ತಾರ ಒಬ್ಬೊಬ್ರು ಒಬ್ಬೊಬ್ರು ಜೀವ್ನ ಸಂಗಾತಿ ಸಿಗ್ತಾರ. college life ನಲ್ಲಿ. ಮತ್ತ್ ಮುಂದ ನಾವ್ ಏನ್ ಒದ್ತೀವಿ ನಾವ್ ಏನ್ ಕಲತ್ರ ನಮ್ಗ ಏನ್ ಗೊತ್ ಆಕ್ಕೇತಿ ಅದೆಲ್ಲಾ ನಮ್ಗ. College ನಲ್ಲೇ ಗೊತ್ ಆಕ್ಕಾವ college ದಿನಗಳಲ್ಲೇ ಗೊತ್ ಆಗುತ್ತೆ ಅಷ್ಟೇ ಅಲ್ದೆ ನಮ್ಗೆಲ್ಲಾರ್ಗೂ college life ಅಂದ್ರ. ಬ್ಯಾರೆ ಬ್ಯಾರೆ ಇರುತ್ತ. ಎಲ್ಲ ಒಬ್ರಿಗ್ ಚೊಲೋ ಒಬ್ರಿಗ್ ಕೆಟ್ಟದು ಆದ್ರೂ ಎಲ್ಲಾರ್ಗು ಸ್ಪಷ್ಟವಾಗಿ ನೆನಪ್ ಇರೋದ್ ಅಂದ್ರ ನಮ್ದ college life college life ನಲ್ಲಿ. ನಾವ್ ಎಲ್ಲಾರು friends ಅಷ್ಟೇ ಅಂತ ಅಲ್ಲಾ ಒಬ್ಬೊಬ್ರಿಗಿ ನಾವು. दुश्मन ಗಳ್ ಮಾಡ್ಕೊಂಡ್ ಬಿಟ್ಟಿರ್ತಿವಲ್ಲಾ. ಅದ್ ಸ್ವಲ್ಪ ಜಗಳಾ ಇಷ್ಟಕ್ಕ ನಾವ್ ಅದನ್ನ ಅದು ಇದು ಅಂತ್ ಹೇಳಿ ಅದನ್ ಜಗ್ಗಿ ಅದ್ನ full ನಾವ್ college ಮುಗ್ಯೋ ಮಟಾನು ಅವ್ರಿಗ್ दुश्मन ಲೆ ನೋಡ್ತೇವಿ. ಮತ್ತ college life . ನಮ್ಗ್ ಎಲ್ಲಾರ್ಗು college life ನಮ್ಗ್ ಎಲ್ಲಾರ್ಗು ಬಾಳ ಚಲೋ ಚಲೋ ಮೆ~ memories ಕೊಡತೈತಿ. Memories ಕೊಡತೇತಿ ಅಂದ್ರ ಈ college ನಾವ್ ದಿನಗೊಳ್ ಯೋಚನೆ ಮಾಡಿದ್ರ ಈಗೀಗ ನಡೆದ್ ಹೋಯ್ತೆನೋ ಹಂಗ್ ಅನಸ್ತೇತಿ. ಅಷ್ಟ್ ಎಲ್ಲಾನೂ college life ಸ್ಪಷ್ಟ ಏನೇನ್ ಒಂದೊಂದ್ ಘಟ್ನೆ ಅನ್ನೋದು ನಮ್ಗ mind ನಲ್ಲಿ correct ಆಗಿ ನೆನಪ ಇರ್ತೆತಿ. ಅದ್ ನೆನಪ್ ಮಾಡಿ ಈಗ ನಾವ್ college ಹೋದ್ರೆ ಏನ್ ಅಂತಾರ ಏನ್ ತಿಳಿ ನಾವ್ college ಹೋದ್ರ ಅದ್ ನಮ್ಗ ವಯಸ್ಸಾರ ನಮ್ಗ ಅದು full ಬೇರೆನೆ ಇರುತ್ತೇ. ಅಲ್ಲಿ ಹೊಸಾ students ಉ ಹೊಸ staffs ಉ teachers ಉ ಎಲ್ಲಾ change ಅಗಿರ್ತಾರೆ ಅಹ್ ಆದ್ರ ಈಗ ನಾವ್ ಅವ್ರಿಗ ನೋಡಿ ನಾವು. College starting ಬಂದಾಗ ಹಿಂಗಾ ಇದ್ವಿಲಾ. ಅಂತ್ ನೆನಪ್ ಬರ್ತೆತಿ ಅಷ್ಟೆಲ್ಲಾ change ಆಗ್ತಾರ. ಈಗ ಒಬ್ಬೊಬ್ಬ್ರಿಗ college ಅಂದ್ರೆ ಬ್ಯಾರೆ ಬ್ಯಾರೆ. ಒಬ್ಬ್ರ Arts Commerce ತಗೊತಾರ Science ತಗೋತಾರೆ Paramedical Diploma ಇನ್ನೊಂದ್ ಐತಿ ನಾನ್ ಕಲತದ್ದು Diploma Diploma ನಾನು ಎರ್ಡ್ ಸಾವಿರ್ದಾ ಹದ್ನೆಂಟ್ರಲ್ಲಿ. join ಆಗಿದ್ದೆ ಅದ್ ನಾನ್ college ಹೋದಾಗ ನನಗಂತ್ರು ಏನೂ ಗೊತ್ತಿದ್ದಿಲ್ಲಾ. ಕ~ ತರಗತಿ class ಹುಡಕಾಕ ನಮ್ಗ ಅರ್ದಾ ತಾಸ್ ಹೋಗಿತ್ ಅಂತು ಇಂತೂ class room ಗ ಹೋದೆ ನಾ ಕುಂತೆ. ಅವಾಗಂತ್ರು ಎಲ್ಲಾರ್ದು ಹೊಸ ಹೊಸ ಮುಖ ನೋಡಿ ನನಗಂತ್ರು ಅಳುನ ಬಂದಿತ್ತಪ್ಪಾ ಅಂಜಿಕ್ ಬಂದಿತ್ತು ಅವಾಗ full lecturers ಬಂದ್ರು topic ಏನ್ ಏನ್ ಕಲಿತಿ ನಮ್ಗ ಏನ್ ಏನ್ ತಗೊಂಡೀವಿ ಅದ್ರ ಬಗ್ಗೆ ಎಲ್ಲಾ ವಿವರಣೆ ಕೊಟ್ರು. ಅಂತ full ಹೇಳಿ ಮತ್ತ್ ನಮ್ college ಹಂಗ ಸ್ವಲ್ಪ ದಿನಗಳ್ ಹೋದ್ವಿ ನಾವ್ ಹಂಗ friends friends ಅನ್ಕೊಂತ ಆಜು ಬಾಜು ಕುಂತ. ನಮ್ಮ first first friendship start ಆಗೋದ್ ಅಂದ್ರ ನಮ್ದ. tiffin ಮಾಡೊದಿಂತ್ರ lunch break ಉ ಅದು break ಉ ಅಂತ ಹೇಳಿ tiffin ಮಾಡಿ ಈಗ್ ಒಬ್ಬೊಬ್ಬ್ರಿಗ. Lunch share ಮಾಡಿ ಮಾತಾಡಿ ಎಲ್ಲಾ ನಾವ್ understand ಮಾಡ್ಕೊಂಡು ನಾವ್ friends ಈಗ ನಾವ್ college life ದಿನಗಳಲ್ಲಿ ನಾವ್ most of ಅಂದ್ರೆ ಎಲ್ಲಾ. ನೆನಪ್ ಬರೋದ್ ಅಂದ್ರ friends ದ್ ನೆನದ್ teachers ದ್ ನೆನಪ್ ಎಲ್ಲಾ ಬಾಳ ಬಾಳ ನೆನಪ್ ಇರ್ತೆತಿ ಈಗ ಎಲ್ಲಾ ಯೋಚ್ನೆ ಮಾಡಿದ್ರ. ಮತ್ತ ನಾವ್ classes bunk ಮಾಡ್ತಿದ್ವಿ class bunk ಮಾಡೋದು. friends ಜೊತೆ ಅಡ್ಯಾಡ್~ ಅಡ್ಯಾಡೊದು ಮತ್ತ್ ನಮ್ ಕೌಶಲ್ಯಗಳು ನಾವ್ ಅಲ್ಲಿ. ನಮ್ ಕೌಶಲ್ಯಗಳು ಅಲ್ಲಿ ಉಕ್ಕಿ college ಅಲ್ಲಿ ಉಕ್ಕಿ ಬರ್ತಾವ ನಾವ್ ನಮ್ಮ ಹವ್ಯಾಸಗಳನ್ನ ನಮ್ಮ ಕೌಶಲ್ಯಗಳು ಎಲ್ಲಾ ನಮ್ಗ ಗೊತ್ತ ಆಕ್ಕೇತಿ

ಸ್ವಾತಂತ್ರ್ಯ ಹೋರಾಟಗಾರರು ಹೆಸರನ್ನ ಹೇಳ್ತಾ ಇದ್ರೇನೆ ಮೈ ರೋಮಾಂಚನ ಆಗತ್ತಲ್ವ ಹೌದು ನಾವಿವತ್ತು ಇಷ್ಟೊಂದು ಸ್ವಚ್ಛಂದವಾಗಿ ಸ್ವಾತಂತ್ರ್ಯದಿಂದ ಬದ್ಕ್ತಾ ಇದೀವಿ ಸಮಾಜದೊಳಗಡೆ ಅಂತ್ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಯಾರ್ ಇವ್ರು ಸ್ವಾತಂತ್ರ್ಯ ಹೋರಾಟಗಾರರು? ಕೇವಲ ವ್ಯಾಪಾರಕ್ಕಾಗಿಯೆ ಭಾರತಕ್ಕೆ ಬಂದಂಥಹ British ರು ಪೋರ್ಚುಗೀಸರು ನಮ್ಮನ್ನ ಇನ್ನಿಲ್ಲದ ಹಾಗೆ ಕಾಡಿದ್ದುಂಟು ಪೀಡಿಸಿದ್ದುಂಟು. ಅದ್ರಲ್ಲೂ ಪೋರ್ಚುಗೀಸರು, ನಮ್ಮ ದೇಶಕ್ಕೆ ಬಂದು ಇಲ್ ಇರ್ತಕ್ಕಂಥ ಆಗಾಧವಾದಂಥ ಸಂಪತ್ತನ್ನ ಕಂಡು ಮಾರು ಹೋಗಿ ನಮಲ್ಲಿರ್ತಕ್ಕಂಥ ಅನೈಕ್ಯತೆಯನ್ನ ಬಳಸ್ಕೊಂಡು ತಮ್ಮ ದೇಶವನ್ನ ಸಮೃದ್ಧಿಗೊಳಿಸುವ ನಿಟ್ನಲ್ಲಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಸೂರೆ ಹೊಡುದ್ರು, ಇವ್ರ್ ನಂತ್ರ ಬಂದಂಥೊರೆ British ರು. British ರು ವ್ಯಾಪಾರಕ್ಕೆ ಅಂತ ಬಂದ್ರು, ಬಂದು ಇಲ್ಲಿದ್ ನೋಡಿದ್ರು ರಾಜ ರಾಜರಗಳ ನಡುವೆ ಇದ್ದಂಥಹ ಒಗ್ಗಟ್ಟಿಲ್ದೆ ಇರ್ತಕ್ಕಂಥದ್ದನ್ನ ಗುರುತಿಸಿ ಗಾದೆ ಮಾತಿದ್ಯಲ್ಲ ಇಬ್ಬರ ಜಗಳ ಮೂರ್ನೆ ಅವನಿಗೆ, ಲಾಭ ಅಂತ್ ಹೇಳಿ ಜಗಳ ತಮ್ಮೊಳಗಡೆನೆ ಜಗಳ ಆಡ್ಕೊಳ್ತಾ ಇದ್ದಂಥಹವರ್ಗಳನ್ನ ಉಪಯೋಗಿಸ್ಕೊಂಡು ತಮ್ಮ ಸಾಮ್ರಾಜ್ಯವನ್ನ ಇಲ್ಲಿ ಪರ ಸ್ತ್ರೀಯರ ಅಧೀನದಲ್ಲಿ ಬದುಕೋದನ್ನ ವಿರೋಧಿಸಿ ಇದು ನನ್ನ ದೇಶ ನನ್ನ ದೇಶದಲ್ಲಿ, ನಾನು ಸ್ವತಂತ್ರವಾಗಿರ್ಬೇಕು ಅನ್ನುವಂಥ ಕಿಚ್ಚನ್ನ ಇಟ್ಕೊಂಡು ಭಾರತಾಂಬೆಯನ್ನ British ರ ಕಪಿ ಮುಷ್ಟಿಯಿಂದ ಬಿಡ್ಸೋದಿಕ್ಕೋಸ್ಕರ ಹೋರಾಟ ಮಾಡಿದಂಥಹ ಪ್ರತಿಯೊಬ್ಬ ನಾಯಕನಿಂದ ಹಿಡಿದು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ, ಸ್ವಾತಂತ್ರ್ಯ ಹೋರಾಟಗಾರನೆ ಸರಿ caugh ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಾವು ಮಂದಗಾಮಿಗಳು ತೀವ್ರಗಾಮಿಗಳು ಅನ್ನುವಂಥ ಎರಡು ವಿದವನ್ನ ಮಾಡ್ಕೊಂಡ್ರು ಕೂಡ ಕ್ರಾಂತಿಕಾರಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನ ನಾವ್ ಮರ್ಯೋ ಹಾಗೆ ಇಲ್ಲ ಹಾಗೆ ಸುಭಾಷ್ ಚಂದ್ರ ಬೋಸ್ ರ ಜೊತೆಗೆ ಅವರ ದಾರಿಯಲ್ಲೇ ನಡೆದಂಥವರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವ್ರೆಲ್ಲರ ತ್ಯಾಗವನ್ನು ನಾವು ಮರೆಯೊ ಹಾಗಿಲ್ಲ ಇನ್ನು ಗಾಂಧೀಜಿ, ಗಾಂಧೀಜಿ ಅವರು ಇಡೀ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕತ್ವವನ್ನು ವಹಿಸ್ಕೊಂಡು ಒಂದು ಹೊಸ, ದಿಕ್ಕನ್ನು ಕೊಟ್ಟು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಡೋದ್ರಲ್ಲಿ ಬಹಳ ಶ್ರಮವನ್ನ ಪಟ್ಟಂಥಹ ಮಹಾನ್ ವ್ಯಕ್ತಿ ಅದಕ್ಕಾಗಿಯೇ ಅವ್ರನ್ನ ನಾವು ಮಹಾತ್ಮ ಅಂತ್ ಹೇಳಿ ಕರಿತೇವೆ. ಇನ್ನೂ Karnataka ದ ವಿಷ್ಯಕ್ಕೆ ಬರೋದಾದ್ರೆ ನಮ್ಮ Mandya ಜಿಲ್ಲೆಗೆ ಸಂಭಂಧ ಪಟ್ಟ ಹಾಗೆ ನಾನ್ ಮಾತಾಡೋದಾದ್ರೆ, Shivapura ಧ್ವಜ ಸತ್ಯಾಗ್ರಹ ಇತಿಹಾಸದಲ್ಲಿ ಮರೆಯಲಾಗದೆ ಇರ್ತಕ್ಕಂಥ ಒಂದು ಅಧ್ಯಾಯ. ಶಿವಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ Karnataka ದಲ್ಲಿ ಧ್ವಜವನ್ನ ಹಾರಿಸಿದ್ರು. British ರ ಆದೇಶದ ವಿರುದ್ಧವಾಗಿ ಎಲ್ಲಾ ಸ್ವಾತಂತ್ರ್ಯ, ಹೋರಾಟಗಾರರು ತಮ್ಮ ಪ್ರಾಣದ ಹಂಗನ್ನ ತೊರೆಸು ತೊರೆದು ರಾಷ್ಟ್ರ ಧ್ವಜವನ್ನ ಹಾರಿಸಿದ ಕಾರಣಕ್ಕಾಗಿ ಶಿಕ್ಷೆಯನ್ನ ಕೂಡ ಅನುಭವಿಸ್ತಾರೆ. ಇದು ಶಿವಪುರದ ಧ್ವಜ ಸತ್ಯಾಗ್ರಹ ಅಂತಾನೆ ಹೆಸರುವಾಸಿಯಾದದ್ದು. ಇವತ್ತಿಗೂ ನೀವ್ ಹೋದ್ರೆ ಅಲ್ಲಿ ಈ ಘಟನೆಯ, ನೆನಪಿಗಾಗಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನೂ Karnataka ಕ್ಕೆ ಆ ಸಂಭಂಧ ಪಟ್ಟ ಹಾಗೆ Kittur ರಾಣಿ ಚೆನ್ನಮ್ಮ ಚೆನ್ನಮ್ಮನನ್ನ Ullal ದ ಅಬ್ಬಕ್ಕನನ್ನ ಸಂಗೊಳ್ಳಿ ರಾಯಣ್ಣನನ್ನ ಅಷ್ಟೇ ಏಕೆ, ಚೆನ್ನಭೈರಾದೇವಿ ಚೆನ್ನ ನಾವ್ ಮರ್ಯೋ ಹಾಗೆ ಇಲ್ಲ. ಇಲ್ಲಿ ಕೇವಲ ಪುರುಷರು ಮಾತ್ರ ಹೋರಾಟ ಮಾಡ್ತಾ ಇದ್ರು ಅಂತ ಅಲ್ಲ ಪುರುಷರ ಸರಿ ಸಮಾನವಾಗಿ ನಮ್ಮ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ತಮ್ಮದೇ ಆದಂಥ ಕಾಣಿಕೆಯನ್ನ ಕೊಟ್ಟಿದಾರೆ. ಅಷ್ಟೇ, ಅಲ್ಲ ಇಲ್ಲಿ ಯುವಕರಿದ್ರು ಮತ್ತೆ ಆ ವಯಸ್ಸಾದಂಥವ್ರು ಕೂಡ ಇದ್ರು ಮಕ್ಳುಗಳು ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಕೊಂಡು ಸ್ವಾತಂತ್ರ್ಯ ಬೇಕೆ ಬೇಕು ನನಗೆ ಈ ದೇಶದಲ್ಲಿ ನಾವ್ ಸ್ವತಂತ್ರವಾಗಿ ಬದ್ಕ್ತಕ್ಕಂಥ ಕನಸನ್ನ, ಕಾಣ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ. ಬಹುಶಃ ಅವತ್ತು ನಮ್ಮ ಹಿರಿಯರು ಈ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ದೆ ಹೋದ್ರೆ ಹೋರಾಟಕ್ಕೆ ಇಳಿತಕ್ಕಂಥಹ, ಮನಸ್ಸನ್ನ ಮಾಡ್ದೆ ಹೋಗಿದ್ದಿದ್ರೆ ಇಷ್ಟು ಭಾರತದಲ್ಲಿ ನಾವ್ ಇವತ್ತು ಈ ಸ್ಥಿತಿಯಲ್ಲಿ ಇಷ್ಟು ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತ ರಾಷ್ಟ್ರ ಅಂತ್ ಹೇಳಿದ್ರೆ ಭಾರತ ಅದ್ರಲ್ಲು ಸುರಕ್ಷಿತ ರಾಜ್ಯ ಅಂತ್ ಹೇಳಿದ್ರೆ Karnataka ಅದ್ರಲ್ಲು ಅತ್ಯಂತ ಸುರಕ್ಷಿತ ಜಿಲ್ಲೆ ಅಂತ್ ಹೇಳಿದ್ರೆ Mandya ದೊಳಗಡೆ, ಇಷ್ಟು ನೆಮ್ಮದಿಯಾಗಿ ನಾವು ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ, actually H K ವೀರಣ್ಣಾ ಗೌಡ್ರು ನಮ್ಮ Mandya ಜಿಲ್ಲೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಅವ್ರು ಅವ್ರ ಕೊಡುಗೆಗಳನ್ನು ಕೂಡ ನಾವು ಈ ಸಂಧರ್ಭದಲ್ಲಿ ಸ್ಮರಿಸ್ಕೊ ಬೇಕಾಗತ್ತೆ. ಸ್ವಾತಂತ್ರ್ಯ ಅಂಥಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಬಂದಿರ್ತಕ್ಕಂಥದ್ದಲ್ಲ ಅದು ಒಂದು ಸಂಘಟಿತ ಹೋರಾಟದ ಫಲವಾಗಿ ಭಾರತೀಯರಿಗೆ ದಕ್ಕಿರ್ತಕ್ಕಂಥದ್ದು. ಈ ಸ್ವಾತಂತ್ರ್ಯದ ಮಹತ್ವವನ್ನ ಇನ್ ಮುಂದೆ ನಾವು, ಯುವ ಪೀಳಿಗೆಗೆ ತಿಳಿಸ್ದೆ ಹೋದ್ರೆ ಅವ್ರಿಗೆ ಸರಿಯಾಗಿ ಅರ್ಥೈಸದೆ ಹೋದ್ರೆ ಖಂಡಿತ ಅನರ್ಥವಾಗೋದ್ರಲ್ಲಿ ತಪ್ಪೇನಿಲ್ಲ. ಅನರ್ಥ ಅಂತೂ ಆಗೇ ಆಗತ್ತೆ ಕಾರಣ ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿರತ್ತೋ ಸ್ವಾತಂತ್ರ್ಯಕ್ಕಾಗಿ, ಎಷ್ಟೆಲ್ಲ ಜನ ಹೋರಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇತಿಹಾಸ ಗೊತ್ತಿರತ್ತೋ ಅವ್ರ್ ಮಾತ್ರ ಭವ್ಯ ಭಾರತದ ಭವಿಷ್ಯವನ್ನ ಇತಿಹಾಸವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ.

ಆ ನಾನು ಕೂಡ ತುಂಬಾ ಸೌಖ್ಯವಾಗಿದ್ದೇನೆ ಮತ್ತೆ ವಿಶೇಷ ಎಲ್ಲ.

ಆ ಇಲ್ಲಿ ಈಗ ಇಲ್ಲ ಈಗ ಅಂತ ಹೇಳಿದ್ರೆ ಸ್ವಲ್ಪ ಚಳಿ start ಆಗಿದೆ ಮಳೆ ನಮ್ಮಾಚೆ ಉಂಟಲ್ಲ ಮೊನ್ನೆ December ಎಂಟು ತಾರೀಕಿಗೆ ಒಂದ್ sudden ಆಗಿ ಮಳೆ ಬಂದಿತ್ತಂತೆ.

ಈಗ ಇಲ್ಲ ಈಗ ಎಂತ ಆಗಿದೆ ಅಂದ್ರೆ ಇವಾಗ ಚಳಿ ಇರ್ಬೇಕು. But ಈಗ ಚಳಿಸಾ ಇಲ್ಲ ಮಳೆ ಸಾ ಇಲ್ಲ but ಇದು ಬೇಸಿಗೆಕಾಲ ತರ ಸೆಕೆ ಆಗ್ತಾ ಇದೆ.

ಇವತ್ತು ಸ್ವಲ್ಪ ಚಳಿ ಬಂದಿದೆ .

ಹಾ ನಿನ್ನೆ ಮೊನ್ನೆ ಎಲ್ಲ ಇರ್ಲಿಲ್ಲ ತುಂಬಾ ಸೆಕೆ ಆಗ್ತಾ ಇತ್ತು ಭಯಂಕರ ಸೆಕೆ.

ಹೌದು ಈಗ ಹವಾಮಾನವೇ ನಮ್ಗೆ ಹೇಳ್ಳಿಕ್ಕಾಗುದಿಲ್ಲ ಅಲ್ಲ. ಹೌದು ಅದ್ರಿಂದಾಗಿ ಆರು ಮಕ್ಕಳ ಆರೋಗ್ಯ ನಮ್ಮ ಆರೋಗ್ಯ ಕೂಡ ಆಚೆ ಈಚೆ ಆಗ್ತದೆ.

ಹೌದೌದು ನನ್ಗೆಸಾ ಹಾಗೆ ಆಯ್ತು ನಾನ್ ಅಂತೂ ಹೇಳಿದ್ರೆ ಮೊನ್ನೆ ಅಷ್ಟೇ ಬಾಂಬೆಗೆ ಹೋಗಿದ್ದೆ.

ಅಲ್ಲಿ ತುಂಬಾ ಚಳಿ ಇತ್ತು ಆಯ್ತಾ ಇಲ್ಲಿ ಬರ್ತೆನೆ ಚಳಿ ಇಲ್ಲ ತುಂಬಾ ಸೆಕೆ ಆಗ್ತಾ ಉಂಟು ಹಾಗೆ ಸ್ವಲ್ಪ ಎಲ್ಲ change ಆಗಿ ನಂದು ಈಗ. ನಿನ್ನೆ ಮೊನ್ನೆ ಜ್ವರ ಕಫ ಎಲ್ಲ ಇತ್ತು ಈಗ ಸ್ವಲ್ಪ ಸರಿ ಆಗಿದೆ.

ಹೌದು ಈ~ ಈ ಸಮಯದಲ್ಲಿ ನಾವು ಏನಾದ್ರು ಎಣ್ಣೆ ಪಸೆ ಎಲ್ಲ ತಿಂದ್ರೆ ಕೆಮ್ಮು ಶುರು ಆಗ್ತದೆ ನನ್ಗೆ ಕಫ ಎಲ್ಲ ಶುರು ಆಗ್ತದೆ.

ಹಾಗೆ ಒಂದು ಕಡೆ.

ಒಂದು ಕಡೆ ಈಗ ನಿಜವಾಗಿ ಕೂಡ ಚಳಿ ಇರ್ಬೇಕಿತ್ತು ಈಗ ಚಳಿ ಇಲ್ಲ ಸೆಕೆ ಆಗ್ತಾ ಉಂಟು.

ಒಮೊಮ್ಮೆ sudden ಆಗಿ ಮಳೆ ಬರ್ತದೆ ಹಾಗೆ ಈಗ ಒಂದು ಒಂದು ತಿಂಗಳು ನಮ್ಮ ಕಡೆ ಈಗ ಒಂದು ತಿಂಗಳಿಂದ ಮಳೆ ಇಲ್ಲ ಅಷ್ಟೇ ಇಲ್ಲದಿದ್ರೆ ಮಳೆಯೇ ಇರ್ತಿತ್ತು ಯಾವಾಗ್ಲೂ ಕೂಡ .

ಹೌದೌದು ಈಗ ನಮ್ಗೆ ಎಣಿಸ್ತದೆ ನಾವು ಚಳಿ ಬೇಕಾದ್ರೆ Ooty, Kashmir ಆ side ಹೋಗ್ಬೇಕಾಂತ ಈಗ ಇಲ್ಲಿ ಚಳಿಯೇ ಇಲ್ಲ. ಈಗ ಚಳಿ ಇಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಚಳಿ ಈಗ full change ಆಗಿದೆ ಈಗ ಇಲ್ಲಾದ್ರೆ ಚಳಿ ಸ್ವಲ್ಪ time ಇತ್ತಲ್ಲ January, February ವರೆಗೆ ಸ್ವಲ್ಪ ಚಳಿ ಇರ್ತಿತ್ತು ಈಗ ಇಲ್ಲ .

ಅದೇ ಈಗ ದೀಪಾವಳಿ ಆಚೆ ಜಾಸ್ತಿಈಗ function ಎಲ್ಲ start ಆಗ್ತದೆ ಅಲ್ಲ ಮದುವೆ ಸಮಾರಂಭ ಎಲ್ಲ.

ಆಗ ಮೊನ್ನೆ ನಮ್ದ್ ಒಂದು neighbour ದ್ದು ಮನೆ ಮನೆಹತ್ರದವರಿಗೆ ಮದುವೆ ಇತ್ತು.

ಅವರದ್ದು November end ಅಲ್ಲಿ ಇದ್ದದ್ದು ಮದುವೆ.

ಮಳೆ ಎಂತ ಇಲ್ಲ sudden ಅವಳ मेहंदी ಯ ದಿವಸ ಉಂಟ ಒಂದಷ್ಟು ಜೋರ್ ಮಳೆ ಬಂದು ಎಲ್ಲ मेहंदी function ಹಾಳಾಗಿ ಹೋಗಿದೆ ಅವರದ್ದು.

ಹೌದು ಅದು ವಾತಾವರಣ ಹೇಗೆ ಆಗಿದೆ ಬರ್ತದೆ ನಮಗೆ change ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಯಾವಾಗ ಮಳೆ ಬರ್ತದೆ ಯಾವಾಗ ಚಳಿ ಬರ್ತದೆ ಅಂತ ಈಗ ಹೇಳಿಕ್ಕೆ ಆಗುದಿಲ್ಲ ಹಾಗೆ ಆಗಿದೆ .

ಇದು ಪ್ರಕೃತಿಯ ಒಂದು ಇದಾ ಗೊತ್ತಾಗುದಿಲ್ಲ ಏನು ಒಂದು ಹಾ ಈ ರೀತಿ ಆಗುದು ವ್ಯತ್ಯಯ ಯಾವ ರೀತಿ ಆಗ್ತದೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಈಗ. ಯಾವಾಗ ಮಳೆ ಬರ್ತದೆ ಯಾವಾಗ ಚಳಿ ಉಂಟು ಬೇಸಿಗೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ .

ಒಮ್ಮೊಮ್ಮೆ ಮೋಡ ಆಗ್ತದೆ ನಮ್ಗೆ ಅಂದ್ರೆ ಹಳ್ಳಿ ಅವರಲ್ವಾ ನಾವು ನಮ್ಗೆ ಇಲ್ಲಿ ಕೃಷಿ ಅಡಿಕೆ ಎಲ್ಲ ಉಂಟು ನೋಡಿ ಮೋಡ ಬಂದಾಗ ಅಡಿಕೆ ಹೆಕ್ಬೇಕಾಗ್ತದೆ ಅದೆಲ್ಲ ತುಂಬಾ ಕಷ್ಟ ಆಗ್ತದೆ ಹಾಗೆ.

ಹೌದೌದು. ನಮ್ಮ ಮನೆ ಆಚೆ ಕೂಡ ಹಾಗೆ ನಮ್ಮಾಚೆ ಭತ್ತ ಎಲ್ಲ ಮಾಡ್ತಾರೆ ಯಾವಾಗ ಮಳೆ ಬೇಕು ನೋಡಿ ಆವಾಗ ಇಲ್ಲ.